ಈ ಚಿತ್ರದಲ್ಲಿ ನಮಗೇ ನೇಪಾಳಿಯನ್ಸ್ ಆ ರವರ್ ರವರ ಒಂದು ದೇವಸ್ಥಾನ ಬೇ ಬೇಲದ ಕುಂಟೆಯಲ್ಲಿ ಇದೆ ಚಾಮರಾಜನಗರ ಜಿಲ್ಲೆಯಲ್ಲೇ ಬರತ್ತೆ ಆಹ್ಹ್ ಅಲ್ಲಿ ಇವರ್ದ್ ಒಂದು ಗೋಲ್ಡನ್ ಟೆಂಪಲ್ ಅಂತ ಇದೆ ಅದ್ರುದು ಇದು ಒಂದು ದೃಶ್ಯವಾಗಿದೆ .

ಇದು ಒಂದು ಚಾಟ್ ಸೆಂಟರ್ ಮತ್ತೆ ಹೋಟೆಲ್ ನ ಒಂದು ದೃಶ್ಯಆಗಿದೆ ಇಲ್ಲಿ ಸಮೋಸ ಮತ್ತೆ ಕೇಕು ಐಸ್ ಕ್ರೀಮ್ ಎಲ್ಲಾನು ಸಹ ಮಾರಾಟ ಮಾಡ್ತಾರೆ. ಆ ಇದು ತುಂಬಾ ಕ್ಲೀನ್ ಸ್ವಚ್ಛವಾಗಿದೆ.

ಆ ಚಿಕನ್ ತಿಂದ್ರೆ ಅತಿ ಹೆಚ್ಚು ಕೊಬ್ಬು ಬರತ್ತೆ ನಮ್ಮ ದೇಹಕ್ಕೆ ಫ್ಯಾಟ್ ಜಾಸ್ತಿ ಆಗತ್ತೆ.